ಈ ರಸ್ತೆಯ ಮೇಲೆ ಬಿಳಿ ಬಣ್ಣದ ಒಂದು ಬಸ್ಸು ನಿಂತಿದೆ ಅದರ ಮೇಲೆ ಹಿಂದಿ ಅಕ್ಷರಗಳನ್ನು ಬರೆಯಲಾಗಿದೆ.

ದೇವಿಯ ಚಿತ್ರವಿದೆ ಮತ್ತು ಮೂವರು ವ್ಯಕ್ತಿಗಳು ಟೋಪಿ ಮತ್ತು ಗರಂ ಬನೀನುಗಳನ್ನು ಹಾಕಿ ಕೊಂಡು ನಡೆಯುತ್ತಿದ್ದಾರೆ ಬೈಸಿಕಲ್ ನಿಂತಿದೆ ಬೈಸಿಕಲ್ಗೆ ಕನ್ನಡಿಗಳಿವೆ.

ಈ ರಸ್ತೆಯ ಮೇಲೆ ಸಾಕಷ್ಟು ಜನರು ಇದ್ದಾರೆ ಮತ್ತು ಪಕ್ಕದಲ್ಲಿ ದೂಡ್ಡ ಅಂಗಡಿಗಳಿವೆ ಬಟ್ಟೆ ಅಂಗಡಿಗಳೂ ಇನಿತಾರ ಅಂಗಡಿಗಳು ಕಾಣುತ್ತಿವೆ ಸವಾರರೂ ಇದ್ದಾರೆ ಲೈಟಗಳು ಇವೆ.

ಹುಲ್ಲು ಹಾಸಿನ ಮೇಲೆ ನಿಂತು ತನ್ನ ಜರ್ಕಿನಿ ನ ಜೇಬಿನಲ್ಲಿ ಕೈ ಇಟ್ಟುಕೊಂಡು ಫೋಟೋ ತೆಗೆಸಿಕೊಳ್ಳಲು ನಿಂತಿದ್ದಾನೆ ಹಿಂಬದಿಯಲಿ ವ್ಯಕ್ತಿಗಳಿದ್ದಾರೆ.

ನಾಲ್ಕೂ ಐದು ಜನ ವ್ಯಕ್ತಿಗಳೂ ಕಾಣಿಸುತ್ತಿದ್ದಾರೆ ಒಬ್ಬವ್ಯಕ್ತಿ ಗುಲಾಬಿ ಬಣ್ಣದ ಶಾಲ್ಲನು ಹುದುಕೊಂಡು ನಡೆಯುತಿದ್ದಾನೆ ಇನೂಬ್ಬ ಕಪ್ಪೊ ಬಣ್ಣದ ಜಾಕೆಟು ಧರಿಸಿದ್ದಾನೆ

ಒಂದು ಹುಡುಗಿ ಕೈಯಲ್ಲಿ ಜಗ್ಗಮವಾಣಿಯನ್ನು ಮೊಬೈಲ ಅನ್ನು ಹಿಡಿದು ಕೊಂಡಿದ್ದಾಳೆ ಒಬ್ಬ ಬಾಲಕ ದ್ವಿಚಕ್ರ ವಾಹನದ ಮೇಲೆ ಕುಳಿತು ಅಂಗಡಿಯ ಕಡೆ ನುಡುತಿದ್ದಾನೆ.